ಇಲ್ಲಿ ನಾವು ಒಂದು ಪೋಸ್ಟ್ ಆಫೀಸ್ ಅನ್ನು ನೋಡಬಹುದು ಪೋಸ್ಟ್ ಆಫೀಸ್ ಜನರಿಗೆ ತುಂಬಾ ಸೌಲಭ್ಯಗಳನ್ನು ನೀಡುತ್ತದೆ.

ಇಲ್ಲಿ ನಾವ್ ಒಂದು ಪೋಸ್ಟ್ ಆಫೀಸ್ ಅನ್ನು ನೋಡಬಹುದು ಇದರ ಮೇಲೆ ಇಂಡಿಯನ್ ಪೋಸ್ಟ್ ಅಥವಾ ಭಾರತೀಯ ಪೋಸ್ಟ್ ಎಂದು ಸಹ ಹಾಕಿದ್ದಾರೆ.